ಇದರಲ್ಲಿ ಕಾಣಿಸ್ತಾಯಿದೆ ಸೂರ್ಯ ತುಂಬ ತುಂಬ ಚೆನ್ನಾಗಿ ಕಾಣ್ಸುತ್ತೆ ಹೂವುಗಲ್ಲೆಲ್ಲ ಅವೆ ಗಿಡದ ರಂಬೆಗಳೆಲ್ಲ ಅವೆ.

ಇದು ಬಸವಣ್ಣರ ವಿಗ್ರಹ ಇದೇನಪ್ಪಾ ವಿಗ್ರಹ ಇದು ನೋಡಕ್ ತುಂಬಾ ಚೆನ್ನಾಗಾದೆ ಇಲ್ಲಿ ಅರ್ಥಪೂರ್ಣವಾಗಿರುವ ಕವನಗಳ ಎಲ್ಲಾ ಬರ್ದಿದಾರೆ.